ಕಮ್ಮು ಕೀ ಬುಂಚ್ಗಳು ಬ್ಯಾಗ್ ಗಳು ಎಲ್ಲಾವೂ ಸಿಗ್ತವೆ ಎಲ್ಲಾನು ಸಿಕ್ತಾವೆ ಅಂತ ಹಾಕಿದ್ದಾರೆ ಗಳಿಂದ ಹಿಡಿದು ಎಲ್ಲಾನು ಸಿಕ್ತಾವೆ ಅಂತ ಹಾಕಿದ್ದಾರೆ.

ಎಲ್ಲಾ ಮತ್ತ್ ಬ್ರಿಡ್ಜ್ ಉ ನೋಡಬಹುದು. ಆಣೆಕಟ್ಟು ಎಷ್ಟು ದೊಡ್ಡದು ಇದೆ ಅಹ್ ಬ್ರಿಡ್ಜ್ ಅಂದ್ರೆ ತುಂಬಾ ದೊಡ್ಡದಾಗಿದೆ.

ಅವರು ಬಾಂಬಿಟ್ಟು ಫೋಟೋವನ್ನ ತೆಗಿತಾಯಿದಾರೆ ಅವರು ನಾಲ್ಕು ಜನ ಗುಂಪಲ್ಲಿ ಮಾತಾಡ್ತಾ ಇದಾರೆ ಒಬ್ಬರ ವ್ಯಕ್ತಿ ಹೋಗ್ತಾ ಇದ್ದರೆ ಆಕಡಿ ಆ ಕಡೆ ತುಂಬಾ ವ್ಯಕ್ತಿಗಳು ಇದ್ದಾರೆ .

ಇದು ನೋಡಬೋದು. ಇಲ್ಲಿ ನೋಡಿದ್ರೆ ರೂಮು ರೊಮ್ ಅಲ ಬಂದ್ಬಿಟ್ಟು ಅಹ್ ಬೆಡ್ ಅಲ್ಲಿ. ಬೆಡ್ ಮೇಲೆ ಮೂರು ತಲೆ ದಿಂಬುಗಳು ಇದಾವೆ. ಬ್ಯಾಗ್ ಇದೆ.

ಸ್ವಿಚ್ ಬೋರ್ಡ್ ಇದೆ ಮತ್ತೆ ವಾಲ್ ಮೇಲೆ ಕೂಡ ನು ಎರಡು ಫ್ಲವರ್ ವಾಲ್ ಪಿಕ್ಚರ್ ಕೂಡ ನು ಇದೆ ಫ್ರೇಮ್ ಇದೆ.

ಆ-ಕೆಂಪು ಬಣ್ಣದ ಕಾರ್ ಹೋಗ್ತಾ ಇದೆ ಇಲ್ಲೊಂದ್ ಆಟೊರಿಕ್ಷಾ ಆಟೋರಿಕ್ಷದಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಡ್ರೈವರ್ ಡ್ರೈವರ್ ಪಕ್ಕದಲ್ಲಿ ಒಬ್ಬರು ಕುತ್ಕೊಂಡಿದಾರೆ ಅಲ್ಲೊಂದು ಬಿಳೀ ಕಾರ್ ಕೂಡನೂ ಇದೆ.

ಆಮೇಲೆ ಸ್ವಲ್ಪ ವೆಹಿಕಲ್ಗ ಳನ್ನ ವಾಹನಗಳನ್ನ ಪಾರ್ಕ್ ಮಾಡಿದ್ದಾರೆ ಆಹ್‌ ಗಾಡಿ ಬದಿಯಲ್ಲಿ .

ಫ್ರೀ ವೆಡ್ಡಿಂಗ್ ಶೂಟ್ ಮಾಡಿರುವುದನ್ನುಅಹ್ ಟಿ.ವಿ ಯಲ್ಲಿ ಡಿಸ್ಪ್ಲೇ ಮಾಡುತ್ತಿದ್ದಾರೆ ಡಿಸ್ಪ್ಲೇ ಮಾಡಿರೋದಲ್ಲಿ ಹುಡುಗ ಹುಡುಗಿ ಇದ್ದಾರೆ.

ಅವೆಲ್ಲ ಮೆಯುತಿದ್ದವೇ ಹುಲ್ಲುಗಲ್ಲನ ಮೇಯುತ್ತಿದ್ದವೆ ಬಲೆಯ ಒಳಗೆ ಕುಡಿಹಾಕಿದ್ದಾರೇ ಅವುಗಳೆಲ್ಲಾ ಮೇಯುತ್ತಿದ್ದವೆ ಅವೆಲ್ಲವು ಜಿಂಕೆಗಳು.